ಚಾಕಲೇಟ್ ಫ್ರೂಟ್ಸ್‌ ಗಳನ್ನ ಜೋಡಿಸಿದ್ದಾರೆ ಮತ್ತು ವೈಟ್ ಟೈಲ್ಸ್ ಇದೆ ಲೈಟ್ ಆನ್ ಆಗಿದೆ ಆಹ್ಹ್ ರ್‍ಯಾಕ್‌‌ ಇದೆ.

ಓಪನ್ ಇದೆ ಒಂದು ಗೇಟ್ ಕ್ಲೋಸ್ ಇದೆ ಮುಂದೆ ಶೋ ಗಿಡ ಇದೆ.

ಇದೆ ಮತ್ತೆ ಸ್ಟೀಲ್ ನ ಕಂಬಿಗಳಿದೆ.

ಮಿಷನರಿ ಗಲಿದೆ ಹಾಗು ಒಂದು ಸಿಸ್ಟಮ್ ತರಹದ ಗಡಿಯಾರ ಇದೆ. ಬಾಗಿಲು ಇದೆ. ಇಟಕ್ಕಿ ಇದೆ.